ಮತ್ತೆ ಮುಗೀತು college life ಮುಗೀತು ಹಾಗಾದ್ರೆ. ಆ ಹೌದು ಇದೀಗ ಮುಗೀತು ಅಂತ ಅನ್ಕೊಂಡ್ ಬರುವಾಗ್ಲೆ ತುಂಬಾ ಬೇಸರ ಆಗ್ತಾ ಉಂಟು. ಆ ಎಂತ ಹೇಳ್ತಾರೆ higher education ಮಾಡ್ಲಿಕ್ಕುಂಟಾ? ಹ ಮುಂದೆ ಕಲಿತೇನೆ higher education ಆದ್ರೂ ಇದ್ರದ್ದೊಂದು ಮಜಾ ಬೇರೆ ಅಲ್ಲ .

Bachelor degree ದ್ದು ಹ ಹೌದು bachelor degree ಅಂದ್ರೆ ನಾವೀಗ ನೋಡಿ ಆ ಮೂರು ವರ್ಷ ಇರ್ತದೆ. ಒಂದೆ class ಅಲ್ಲಿ ಅದು friendship ಆತರ ಹೇಗಿರ್ತಾರೆ ಅಂತ್ ಹೇಳಿದ್ರೆ ತುಂಬಾ ಒಂದು ಅದಕ್ಕೆ bonding ಜಾಸ್ತಿ ಇರ್ತದೆ ನಾವ್ ಅಂದ್ರೆ meet ಬೇಟಿ ಆಗಿರ್ತೆವೆ ಎಲ್ಲರನ್ನೂ. ಹ ಹೌದು ತುಂಬಾ ಬೆಸರಾಗ್ತದೆ. ಮತ್ತೆ ಇದೆಲ್ಲ ಆಯ್ತಾ farewell ಎಲ್ಲಾ ಇದು annual day ಎಲ್ಲಾ? ಇಲ್ಲ ಆಗ್ಬೇಕಷ್ಟೆ ನಮ್ಗೆ ಮುಂದಿನ ತಿಂಗಳು. ಇನ್ನೇನು ಕ~ ಇದು reopen ಆಡ್ ಕೂಡ್ಲೇ ಶುರು ಆಗ್ತದೆ.

ಹ ಹೌದು ಇ ಸಲ sports day ಆಗ್ಲಿಲ್ಲ annual day ಆಗ್ಲಿಲ್ಲ ಈ sem ಅಲ್ಲಿ ಐದ್ನೆ semester ಅಲ್ಲಿ ನಮ್ಗೆ ಒಂದು talents day ಆಯ್ತು. ಅದ್ರಲ್ಲಿ ನಾವ್ ತುಂಬಾ event ಎಲ್ಲಾ ಮಾಡಿದೇವೆ dance ನಾಟಕ. ನೀವು da~ dance ಎಲ್ಲಾ ಇದ್ರ ಅನ್ಸ್~ ಅನ್ಸತ್ತಲ್ಲಾ. ಆ ಹೌದು ನಾ dance ಅಲ್ ಇದ್ದೇ ಅದು ನಮ್ಮದು ಈ ಸರ್ತಿ theme ಅಂದ್ರೆ ಅದಕ್ಕೆ ಕಥೆ ನಮ್ಗೆ ಬೇಕಾದ್ದೇ ನಾವು ಆಯ್ಕೆ ಮಾಡ್ಕೊಳ್ಲಿಕೆ ಯಾವ್ದಕ್ಕೆ dance ಇಗೆ ಅದಕ್ಕೆ ನಾ ಒಂದು ಪುರಾಣದ ಕಥೆ ತಕೊಂಡದ್ದು . ಹಾಗಾದ್ರೆ ಎಲ್ಲಾ ಸಲ ಭಾಗವಹಿಸ್ತಿರ ಹಾಗಾದ್ರೆ. ಹ ಹೌದು ನಂಗೆ ಅಂಥದ್ದು ಭಾಗವಹಿಸೋದೆಲ್ಲ ಭಯ~ ತುಂಬಾ ಇಷ್ಟ dance ಮತ್ತೆ ನಾಟಕ.

Sports ಅಲ್ಲಿ ಯಾವ್ದಾದ್ರು ಇದ್ದಿದ್ರಾ ಯಾವ್ದಾದ್ರು field ಅಲ್ಲಿ? ಆ ನಾನ್ sports ಅಲ್ಲಿ Cricket ಮಾತ್ರ. ಸೊಲ್ಪ ಆಡುದು ಬಾಕಿ ಎಲ್ಲಾ ಕಡಿಮೆ. ಹೌದಾ ನಾವ್ ಸ Cricket ಸೊಲ್ಪ ಜಾಸ್ತಿ ಆಡ್ತಿವಿ. ಹ ಹೌದು ನಮ್ಮಲ್ಲಿ ಕೂಡ ನಾನು Cricket ಇಗೆ ಆದ್ರೆ ಸೇರ್ತೇನೆ ಬಾಕಿದಕ್ಕೆಲ್ಲ ಕಡಿಮೆ ಆದ್ರೂ ನಾವ್ ಎಲ್ಲದಕ್ಕೂ ಹೋಗ್ತೆವೆ ಅಲ್ಲಿ ಅವರಿಗೆ support ಕೊಡ್ಲಿಕ್ಕೆ friends ಎಲ್ಲಾ ಇರ್ತಾರಲ್ಲ. . ವರ್ಷದಲ್ಲಿ ಅದೊಂದ್ ಸೊಲ್ಪ ಗಮ್ಮತ್ ಆಗ್ತದೆ ಅಲ್ಲಾ. annual ಇದು annual day .

ಅಂದ್ರೆ ಅದ್ ಅದ್ರಲ್ಲೆ ಒಂದು ಖುಷಿ ನೋಡಿ ನಾವ್ ಅವತ್ತು colour dress ಹಾಕಿ ಬರುದು. ಅಲ್ಲಿ group photo ಅದೊಂದು ತೆಗ್ದ್ರೆ ಅದೀಗ ನಾವೆಷ್ಟ್ ವರ್ಷ ಕಲ್ತ್ ಅದ್ photo ಒಂದು ನೋಡೋವಾಗ್ಲೆ ನಮ್ಗೆ ಆ ಮೂರು ವರ್ಷ ಹಿಂದೆ ಹೋಗ್ತೇವ್ ನಾವ್ ಪುನಃ.

ಹ ಹೌದು ಅದೊಂದು recall ಮಾಡೋ ಅಂತ ಒಂದ್ ಇದು.

ನಿಮ್ಗೆ uniform ಎಲ್ಲಾ ಉಂಟ . ಆ ಹೌದು ನಮ್ಗೆ uniform ಎ ನಮ್ಗೆ college day ಅಂತ ಆಗುವಾಗ ಮಾತ್ರ ಇದು colour dress ಹಾಕ್ಲಿಕ್ಕೆ. ಎರ್ಡ್ ದಿನ college day ಅಂತ ಮಾಡ್ತಾರೆ ಒಂದು ದಿವಸ ಸ traditional ಆಗಿ ಹೋಗ್ತೆವೆ ಇದು traditional dress . ಇನ್ನೊಂದ್ ದಿವಸ formals ಹಾಕಿ ಹೋಗ್ತಾರೆ ಎಲ್ಲರು ಸಾಧಾರಣ. ಹಾಗೆ ಇರ್ತದ ಅವತ್ತು dance ಇರ್ತದೆ ನಾಟಕ ಇರ್ತದೆ ನಮ್ಮ friends ನವರೆ ತುಂಬಾ ಇದು ಕಾರ್ಯಕ್ರಮ ಎಲ್ಲಾ ನಡಿಸ್ತಾರೆ college ಅಲ್ಲಿ.

ಹೌದು ನಿಮ್ಮದ್ ಹೇಗೆ ಇತ್ ಅನುಭವ ಎಲ್ಲಾ? ನಮ್ದ್ ಅದೇ ಅದೊಂದು ವಾರ ಗಮ್ಮತ್ ಆಗ್ತದೆ ಆ traditional day ಇರತ್ತೆ ಮತ್ತೆ sports day .

Annual day ಅದೊಂದ್ week ಸೊಲ್ಪ relax ಆಗ್ತದೆ ಸೊಲ್ಪ. class classes exams .

entertainment ಇಗೆ ಸೊಲ್ಪ help ಇದ್ ಆಗತ್ತೆ. ಹ ಮತ್ತೆ ಆ friends ನೊಟ್ಟಿಗೆ ನಾವೊಂದು ಆಟ ಆಡೋದು ಗಮ್ಮತ್ ಅದೆಲ್ಲ ಒಂದು ಬೇರೆಯೆ ನೋಡಿ ಇನ್ ಅಲ್ಲಿಂದ ಹೊರಗೆ ಬಂದ ತಕ್ಷಣ ಇದೆಲ್ಲ ಸಿಗುದಿಲ್ಲ ಅಲ್ಲ. ಅದೇ ಅದು college ಎಲ್ಲಾ ಮುಗ್ದ್ ಮೇಲೆ ಮತ್ತೆಲ್ಲಾ ಸಿಗುದಿಲ್ಲಲ ಅದು ಮಾರ್ರೆ ಮತ್ತೆ job ಆಯ್ತು.

Family ಆಗ್ತದೆ ಮತ್ತೆ family life ಇಗ್ entry ಆದ್ರೆ ಮತ್ತೆ ಬೇರೆ .

ಬೇರೆನ್ ಮಾಡ್ಲಿಕ್ ಆಗುದಿಲ್ಲ ಗಮ್ಮತ್ ಮಾಡ್ಲಿಕ್ ಆಗುದಿಲ್ಲ. friends ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದ್ ಅವರು settle ಆಗಿರ್ತಾರೆ. ನಾವು settle ಆಗಿರ್ತೆವೆ ಇಲ್ಲಿಯೂ. ಹೌದು college life golden life ಹೇಳ್ತಾರಲ್ಲ ಅದಿಕ್ಕೆ. ಆ ಹೌದು ಅದು ನಮ್ಗೆ ಅವತ್ತೆಲ್ಲಾ ಹೇಳುವಾಗ ಅನ್ನಿಸ್ತಾ ಇತ್ತು ಎ ಇದ್ ಎಲ್ಲಾ ಇವರು ಸುಮ್ಮನೆ ಹೇಳೋದು ಅಂತ ಆದರೆ ನಾವೀಗ ಅದೇ stage ಅಲ್ ಇರುವಾಗ ನಮ್ಗೆ ಅನ್ನಿಸ್ತಾ ಉಂಟು ಅವ್ರ್ ಹೇ~ ಮುಂಚಿನವ್ರ್ ಎಲ್ಲಾ ಹೇಳಿದ್ದೆಲ್ಲಾ ಸತ್ಯ ಅಂತ. ಹೌದು ಅದು ಅದು ಮತ್ತೆ ಸಿಗುದಿಲ್ಲ ಮಾರ್ರೆ ಆತರ ಅನುಭವ ಎಲ್ಲಾ. ಹೌದು ಈಗ ಅನುಭವಿಸಿದ್ದಾಯ್ತು ಗಮ್ಮತ್ತೆಲ್ಲ. ಗಮ್ಮತ್ತು class bunk ಮಾಡುದು. ಬೈಸ್ಕೊಳೋದು teacher ನ ಕೈಯಿಂದ .

ಬೇರೆ ಅಂದ್ರೆ high school ಅಲ್ ಆದ್ರೆ ನಾವ್ ಅಲ್ಲಿ ಇದ್ ಮಾಡಿರೋದಿಲ್ಲ ಅಷ್ಟು maturity ಇರೋದಿಲ್ಲ ಯಾರಿಗೆ.

ಇಲ್ಲಿ ಆದ್ರೆ ಎಲ್ಲಾರು ಒಂದ್ responsible ಆಗಿರ್ತಾರೆ ಅದ್ರ ಜೊತೆಯಲ್ಲಿ maturity ಬಂದಿರ್ತದೆ. ಎಂತದು ನಡ್ಯೆಲ್ಲ ರಿ. ಹೌದು ಒಮ್ಮೆ ಎಲ್ಲಾ ನಿಮ್ದೆಲ್ಲ exam ಎಲ್ಲಾ ಆದ್ಮೇಲೆ ಸಿಗಿ ಒಂದ್ಸಲ. ನಿಮ್ದು ನಿಮ್ದು ನೀವ್ free ಆಗುವಾಗ್ ಕೂಡ ಹೇಳಿ ನಾವ್ ಒಟ್ಟಿಗೆ . Okay ಒಮ್ಮೆ meet ಆಗುವ get together ಮಾಡುವ ಸರಿ okay okay .

ನಾನ ಸುಮ್ನೆ ಕೂತಿದ್ದೆ ಅಂದ್ರೆ work ಯೆಲ್ಲ ಆಯ್ತು ಹಾಗೆ ಸ್ವಲ್ಪ ಕೂತಿದ್ದೆ. ಹೋ . ಹ ಹೌದು ನಿದ್ದೆ ಬರ್ತದೆ ಆದ್ರೆ ಆ ಹಾಗೆ ನಿಮ್ದು ನಾನ್ಸ ಸುಮ್ನೆ ಕೂತಿದ್ದೆ college ನಿಂದ ಬಂದದಷ್ಟೇ ನಾನು.

ಹಾಗೆ ಒಂದು ನಿದ್ದೆ ಮಾಡುವ ಅಂತ ಕಾಣ್ತದೆ ಈ ಸೆಖೆಗೆ ಸಾಕ್ ಆಗ್ತದೆ.

ನಮ್ಗೆ exams ಅಂತ ನಾ ಮಧ್ಯಾಹ್ನ ಬರುದು college ಇಂದ . ಹೋ ನಿನ್ಗೆ exam ಆಗ್ತಾ ಉಂಟಾ . ಹೌದು ಅಂತ ಬಂದ ತಕ್ಷಣ ಓದ್ಲಿಕ್ಕೆನೆ ಆಗುದಿಲ್ಲ. ಹೌದು ಹಾಗೆ ಮರಗಳನ್ನೆಲ್ಲ ಅಂದ್ರೆ ಅಷ್ಟು ತುಂಬಾ ಕಡಿತ್ತಿದ್ದಾರೆ ಮರಗಳನ್ನೆಲ್ಲ ನಾ~ ನಾಶಗಳೆಲ್ಲ ತುಂಬಾ ಆಗ್ತಾ ಉಂಟು . ಅದ್ ಅವ್ರಿಗೆ AC room ಅಲ್ಲಿ ಕೂತವ್ರಿಗೆ ಎಂತ ಗೊತ್ತು. ಹ ಹೌದು ಅವರಿಗೆ ಎಂತ ಗೊತ್ತುಂಟು. ಅವರು ಸುಮ್ಮಗೆ Damar ಅಲ್ಲಿ ನಡ್ಕೊಂಡ್ಹೋಗ್ವರಿಗೆ ಗೊತ್ತಗುದು ಎಲ್ಲಸ. ಹ ಹೌದು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಆ ಅಂದ್ರೆ ಮನುಷ್ಯರಿಗೆಲ್ಲ ಒಂದು ಆಸರೆಯಾಗ್ಬೇಕಾದ್ರೆ ಮರಗಳೆಲ್ಲ.

ಮರ ಅವರಿಗೆ ಜನ~ ಜ~ June ಐದಕ್ಕೆ ಒಂದು ನೆನಪಾಗ್ತದೆ. ಆಗ ಒಂದು ನೆನಪಾಗ್ತದೆ ಅವ್ರಿಗೆ ಮರ ನೆಡ್ಬೇಕು birthday ಎಲ್ಲ ಬಂದ್ರೆ ಆಗ ಒಂದು ಗಿಡ ನಡ್ತಾರೆ ಅವ್ರು ನೆನಪಿಗೆ ಹ. ಹೌದು ಅದು ಮತ್ತೆ ವಾಪಸ್ ನೀರ್ ಹಾಕ್ತಾರಾ ಇಲ್ವ ಯಾರಿಗ್ ಗೊತ್ತುಂಟು . ಹ ಅದ್ ಹೌದು ಹ ಮತ್ತೆ ಎಂತ ಆ ಮರ ಇದು ಕಡಿಯುವಾಗ ಅವ್ರಿಗೆ ಅಷ್ಟು ಗೊತ್ತಾಗುದಿಲ್ಲ. ಹ ಹೌದು . ಒ~ ಒಟ್ರಾಶಿ waste ಸ ಮಾಡ್ತಾರೆ. ಹ waste ಸ ಮಾಡ್ತಾರೆ ಈಚೆ ಅವ್ರಿಗೆ ಹಣಸ ಬೇಕು ಹಣಗೋಸ್ಕರ ಅವ್ರು ಮರಗಳನ್ನೆಲ್ಲ ಕಡಿದು ಅಂದ್ರೆ ಎಂತ ಪ್ರಾ~ ಪ್ರಾಣಿ ಪಕ್ಷಿಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಿದ್ದಾರೆ. ಹೌದು ಎಂತದ್ರು ಬಗ್ಗೆಸ care ಮಾಡುದಿಲ್ಲ ಅವರಿಗೆ ಒಂದು ಅವರ ಕೆಲಸ ಆದ್ರೆ ಆಯ್ತು.

ಸುಮ್ಮನೆ AC room ಅಲ್ಲಿ ಕುತ್ಕೊಂಡ್ ಇರ್ತಾರಲ್ವಾ ಆರಾಮ.

ಹೌದು ಅದು correct ಆಗಿ ಮತ್ತೆ ಅವ್ರಿಗೆ ಈ ಕೆಲಸದವ್ರು ದುಡ್ಡಿಲ್ಲದವ್ರ ಅಂತ ಕೆಲ್ಸ ಒಪ್ಪಿಕೊಳ್ಳೇ ಬೇಕಾಗ್ತದಲ್ಲ. ಹ ಹೌದು ಹ ಮತ್ತೆ ಅವ್ರಿಗಂದ್ರೆ ಅವ್ರಿಗೆ ಹೊಟ್ಟೆಗೆಸ ಏನಾದ್ರು ಬೇಕಲ್ಲ. ಬೇಕಲ್ಲ ಅದೇ June ಐದಕ್ಕೆ ಒಂದು photo ಗೆ pose ಕೊಟ್ರೆ ಆಯ್ತು ಅವ್ರಿಗೆ ಮತ್ತೆ ಎಂತಸ ಬೇಡ. ಹೌದು ಅದೊಂದು ಮಾಡ್ತಾರೆ ಅವ್ರು ಅದೊಂದು ಸತ್ಯ ಅಂದ್ರೆ correct correct pose ಕೊಡ್ತಾರೆ ಅವ್ರು.

ಮತ್ತೆ ಇವರು ಈ ಸಾಲು ಮರದ ತಿಮ್ಮಕ್ಕ ಎಲ್ಲ ಅಷ್ಟೊಂದು ನೆಟ್ಟ ಕಾರಣ ಅಲ್ಲಿ ಉಳೀತು. ಹಾ ಅದ್ ಅವ್ರಿಗೆ ಅವ್ರು ಅಂದ್ರೆ ಸ್ವಲ್ಪ ಒಳ್ಳೆ ಒಳ್ಳೆಯವ್ರು ಯಾರಾದ್ರು ಇದ್ರೆ.

ಅದಕ್ಕೆ ಸ್ವಲ್ಪ ಮರಗಳೆಲ್ಲ ಈಗ ಉಳಿತುಂಟು ಇಲ್ಲಾದ್ರೆ ಆ ಮರಗಳೆಲ್ಲ ಕಡ್ದ್ ಹಾಕಿ ಎಲ್ಲರಿಗೂ ಇದ್ ಮಾಡ್ತಿದ್ರು ಅವ್ರು .

ಹೌದು ಅದು ಅವ್ರು ಕಡಿಯವ್ರಿಗಿಂತ effect ಆಗುದಿಲ್ಲ ಇಲ್ಲಿ ಜನರಿರ್ತಾರೆ ಅಲ್ವ ಅವ್ರಿಗೆ ಅದು effect . ಹಾ ಹೌದು ಅವ್ರಿಗೆಲ್ಲ ಯಾರಿಗೆ ಎಂತ ಅವ್ರು ಕಡ್ದ್ ಹಾಕಿ ಹೋಕ್ತಾರೆ ಅಷ್ಟೇ . ಹೋಕ್ತಾರೆ ಅಷ್ಟೇ. ಅದಿಕ್ಕೆ ಜನಗಳುಸ ಕೆಲವ್ರು ಮಾತಾಡುದಿಲ್ಲ ಅಲ್ಲ ಅದೇ ಕಷ್ಟ ಆಗುದು. ಹಾ ಹೌದು ಕೆಲವ್ರು ಪಾಪದವರರೆಲ್ಲ ಇರ್ತಾರಲ್ವ ಅವ್ರು ಎಂತಸ ಮಾತಾಡುದಿಲ್ಲ.

ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ರೆ ಪಾಪ ಅವ್ರಿಗೆ ಮತ್ತೆ ಎಂತ ಮಾಡ್~ ಮಾತಾಡ್ಬೇಕಂತಸ ಅವ್ರಿಗೆ ಅಷ್ಟು ಇದ್ ಆಗುದಿಲ್ಲ.

ಯಾರಿಗೆ ಎಂತ ಹೇಳುದು ಅರ್ಥವೇ ಆಗುದಿಲ್ಲ ಅದ್ರಲ್ಲೆಲ್ಲ. ಹ್ಮ್ ಹೌದು ಸರಿ ಆಯ್ತು okay . ಆಯ್ತು okay ಇನ್ನ್ ನಾಳೆ ಸಿಗುವ.

ನಾನ್ ಇಂದು ಪ್ರವಾಸದ ಯೋಜನೆಯ ಬಗ್ಗೆ ಹೇಳ್ತೇನೆ ನನಗೆ ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗಲು ಇಷ್ಟ ಇದೆ ಎಂಬುದರ ಬಗ್ಗೆ ನನಿಗೆ ಪ್ರವಾಸ ಹೋಗುದಂದ್ರೆ ತುಂಬಾ ಇಷ್ಟ. ನಾನು ಶಾಲೆಯಿಂದಲೂ ಒಂದು ಪ್ರವಾಸವನ್ನುಸ miss ಮಾಡ್ಲಿಲ್ಲ ಎಲ್ಲ ಪ್ರವಾಸಕ್ಕೆಸ ಹೋಗ್ತಿದ್ದೆ ನಾನು ನನ್ಗೆ ಈ ಇದರಲ್ಲಿ ನನ್ಗೆ ಪ್ರವಾಸಕ್ಕೆ ಹೋಗುವ ಇಷ್ಟವಾದ ಜಾಗವೆಂದರೆ ಮೊದಲನೆಯದು ನನ್ಗೆ Wonderla water park . ಇದು Bangalore ನಲ್ಲಿ ಇದೆ Bangalore ನಲ್ಲಿದೆ ಇದಕ್ಕೆ ಹೋಗ್ಲಿಕ್ಕೆ ಯಾಕೆ ಇಷ್ಟ ಅಂದ್ರೆ ಅಲ್ಲಿ ವಿಧ ವಿಧದ ಆಟಗಳು ಇದೆ ನೀರಿನಲ್ಲಿ ಆಡುವ ಆಟಗಳು ಮತ್ತೆ ನೋಡ್ಲಿಕ್ಕೆ five D ಚಿತ್ರ. ಅ ಮತ್ತೆ ವಿಧ ವಿಧದ ಆಟಗಳೆಲ್ಲಾ ಇದೆ ಹ ಅದಕ್ಕೆ ನನ್ಗೆ Wonderla ಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದು ಮತ್ತೆ ಬೇರೆ ಕೂಡ ಇದೆ water park ಗಳು ನಮ್ಮ Manasa water park ಗಳು ಮತ್ತೆ JRS water park . ಆದ್ರೆ ಇದು Wonderla water park ಇದಕ್ಕೆ ಎಲ್ಲಕ್ಕಿಂತಲೂ ದೊಡ್ಡ water park ಅಂತಸ ಹೇಳ್ಬೋದು ಅ ತುಂಬ ಜಾಸ್ತಿ ಬಗೆಯ ಆಟಗಳು ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಂತರ ನನ್ಗೆ ಹೋಗ್ಲಿಕ್ಕೆ ಇಷ್ಟ ಇರುವ ಸ್ಥಳ ಎಂದರೆ. Mysore, Mysore ನಲ್ಲಿ ನಮ್ಗೆ ತುಂಬ ರೀತಿಯ ನೋಡ್ಲಿಕ್ಕೆ place ಗಳು ಮತ್ತೆ ಆಟ ಆಡ್ಲಿಕ್ಕೆ ಆಟಗಳು ಎಲ್ಲ ತುಂಬ ಜ~ ಇದ್ ಇದೆ ಅದರಲ್ಲಿ ಮೊದಲು ನಮ್ಗೆ. ಚಾಮರಾಜೇಂದ್ರ ಮ್~ ಮೃಗಾಲಯ ಮತ್ತೆ JRS water park ಮತ್ತೆ ಚಾಮುಂಡೇಶ್ವರಿ ಮತ್ತೆ Mysore ಅರಮನೆ ಇದೆಲ್ಲಾ ಎಲ್ಲ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದಕ್ಕೆ ನಾನು ಒಮ್ಮೆ ಹೋಗಿದ್ದೇನೆ ninth ಅಲ್ಲಿ ಅ ಅಲ್ಲಿ ಹೋಗಿ ಅವತ್ತು ಹೋಗಿ ನನ್ಗೆ ತುಂಬ ಇಷ್ಟವಾಗಿದೆ Mysore ಹಾಗಾಗಿ ನನ್ಗೆ ಪುನ್ನೊಮ್ಮೆ ಹೋಗ್ಲಿಕ್ಕೆ ಇಷ್ಟ ಇದೆ ಅಲ್ಲಿ ನಂತರ ನಂಗೆ ಇಷ್ಟ ಇರುವ ಸ್ಥಳವೆಂದರೆ. ಅ Chikmagalur Chikmagalur ನಲ್ಲಿ Kudremukha ಮತ್ತೆ ಅಲ್ಲಿ ಹಚ್ಚ ಹಸಿರಿನ ಜಾಗ ಅದು ಅಲ್ಲಿ ಬೆಟ್ಟ ಗುಡ್ಡಗಳು ಪರಿಸರ ಪ್ರೇಮಿಗಳಿಗೆ ತುಂಬ ಇಷ್ಟ ಆಗುವ ಜಾಗ ಅದು ಅಲ್ಲಿ ಜಲಪಾತಗಳು. Falls ಗಳು ತುಂಬ ಇದೆ ಮತ್ತೆ Kudremukha ಬೆಟ್ಟ ಎಲ್ಲ ಅಲ್ಲಿ ta~ trekking ಮಾಡ್ಲಿಕ್ಕೆ ಎಲ್ಲ ಒಳ್ಳೆ ಸ್ಥಳ ಅಂತ ಹೇಳ್ಬೋದು ಪ್ರವಾಸದ ಸ್ಥಳ ಅಂತ ನಂತರ ನಾವು. ಇತ್ತೀಚಿನ ದಿನಗಳಲ್ಲಿ ಹೋದ ಪ್ರವಾಸಕ್ಕೆ ಹೋದ ಜಾಗ ಎಂದ್ರೆ ನಾನು Manasa water park ಹೋಗಿದ್ದೇನೆ ಮತ್ತೆ Pilikula ಕ್ಕೆ Manasa water park ನಲ್ಲಿ ತುಂಬ ರೀತಿಯ ಆಟಗಳ ನೀರಿನಲ್ಲಿ ಆಡುವ ಇತ್ತು. ಆದ್ರೆ JRS ಗೆ ಹೋಲಿಸಿದ್ರೆ ತುಂಬ ಕಡಿಮೆ ಇತ್ತು ಆದ್ರೂ ಪರವಾಗಿಲ್ಲ ನಮ್ಮ ಹತ್ತಿರದಾ ಪ್ರವಾಸನಿಯಾ ಸ್ಥಳ ಆಗಿದೆ ಅದು ಮತ್ತೆ Pilikula Pilikula ದಲ್ಲಿ ಪ್ರಾಣಿಗಳು. ತುಂಬ ರೀತಿಯ ಪ್ರಾಣಿಗಳಿದ್ದವೆ ಹ ಅಲ್ಲಿಸಾ ಹೋಗಿ ತುಂಬ ಖುಷಿ ಆಯ್ತು ಇದು ನಾನು ಮತ್ತೆ ನನ್ನ friends ನವರು ಹೋದ ಅ ಒಟ್ಟಿಗೆ ಹೊ~ ಹೋಗಿದ್ದೇವೆ ನಾವು. So ನಮ್ಗೆ ಇಲ್ಲಿಗೆ ಹೋಗಿ ತುಂಬ ಖುಷಿ ಆಗಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಹೋದ ಪ್ರವಾಸದ ಜಾಗಸ ಹೇಳ್ಬೋದು.

Hai ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ?

ಅಹ್ ನಾನ್ಸ ಹುಷಾರ್ ಇದ್ದೇನೆ, ಮತ್ತೆ .

ಅಹ್ ನಮ್ದ್ ಆಯ್ತು, ಏನು ಪದಾರ್ಥ?

ಹೌದಾ, ನಮ್ಗೆ ಮೀನು, ಮೀನು. .

ಇಲ್ಲ ನನ್ನ ಅಪ್ಪ ಇಲ್ಲಿ boat ಇಗೆ ಹೋಗುದು ಅಲ್ಲ ಹಾಗೆ ದಿವಾಸ ಮೀನ್ ತರ್ತಾರೆ, ಅದೇ ದಿವಾಸ. ಹೌದಾ! ಮತ್ತೆ ಆಯ್ತಾ ಕೆಲ್ಸ?

ಅಹ್ ಕೆಲ್ಸ ಎಲ್ಲಾ ಆಗಿ ಕೂತ್ಕೊಂಡದ್ದು, ಸೆಕೆಯಲ್ಲಿ ಏನು ಆಗುದಿಲ್ಲ.

ಅಹ್ ನಂಗೆ ಸ್ವಲ್ಪ ಹುಷಾರಿಲ್ಲ, ಅಂದ್ರೆ ಇವತ್ತು ಹಾಗಾಗಿ ಚಳಿ ಆಗ್ತಾ ಉಂಟು.

ಹೌದಾ! ಇಲ್ಲಿ ಸೆಕೆಯಲ್ಲಿ ಕುತ್ಕೊಳ್ಳಿಕೆಗೆ ಆಗುದಿಲ್ಲ. ಅಹ್ ಹೌದಾ?

ನಾನು ನಿಮ್ಗೆ phone ಮಾಡಿದ್ದು ನಂದು ಈ month twenty ಗೆ ಸೀಮಂತ. ಅದಕ್ಕೆ ಬನ್ನಿ ಅಂತ ಹೇಳಿಕ್ಕೆ phone ಮಾಡಿದ್ದು? ಆಯ್ತಾಯ್ತು ಬರ್ವಾ, ಈ ಈ month twenty ಗಾ? ಹಾ ಹೌದು ಮತ್ತೆ ನಂದು saree ಎಲ್ಲಾ ಎಂಥ shopping ಎಲ್ಲಾ ಎಂಥ ಆಗ್ಲಿಲ್ಲ, saree ಎಲ್ಲಾ ತಕ್ಕೊಂಡು.

ಹೌದಾ! ಎಲ್ಲಿ ತಕೊಳ್ಬೇಕು ಅಂತ ಇದ್ದೀರಿ, ಯಾವ shop ಅಲ್ಲಿ? ಗೊತ್ತಿಲ್ಲ ಅದೇ ನಿಮ್ಗೆ ಎಂತಾದ್ರು idea ಇದ್ರೆ ಹೇಳಿ ಅಂತ, ಇದ್ರೆ ಹೋಗಿ ಬರುವ ಅಂತ. ಹೌದು Udupi ಯಲ್ಲೇ ನಾವು shopping ಮಾಡ್ಬೋದು,

ಈಗ ಸ್ವಲ್ಪ discount ಎಲ್ಲಾ ಸಿಕ್ತದಲ್ಲ.

ಹಾ Udupi Geethanjali Jayalaxmi ಗೆ ಹೋಗ್ಬೋದು.

ಹೌದ ಅಲ್ಲಾ ನಿಮ್ಗೆ free ಇದ್ರೆ ಹೋಗುವ ಅಂತ, husband ಅಲ್ಲಿ ಇದು, ವಿದೇಶದಲ್ಲಿ ಇರುದಲ್ಲ ಹಾಗಾಗಿ ಅವರಿಗೆ ಬರ್ಲಿಕ್ಕೆ ಕಷ್ಟ, ಅವರು ಆ ಇದು ದಿನ ಸೀಮಂತಕ್ಕೆ. ದಿನ ಹತ್ತಿರ ಹತ್ತಿರ ಇರ್ವಗ ಬರುದು, ಮತ್ತೆ ನನ್ನಅತ್ತೆಗೆ.